ಪೆಯಿಂಟ್‌ನ ಮೇಲೆ ಸ್ಟೀಲ್‌ ಕಬ್ಬಿಣವನ್ನು ಇಟ್ಟಿದ್ದಾರೆ ಕೆಂಬಣ್ಣದ ಮುಂದೆ ಒಂದು ಕಲ್ಲಿನ ಕಂಬ ಕಾಣುತ್ತಿದೆ ಅದರ ಕೆಳಗೆ ಬರೀ ನೆಲ ಕಾಣುತ್ತಿದೆ .ಬರಿ ನೆಲದ ಮೇಲೆ ಒಂದು ರಂಗೋಲಿ ಚಿತ್ರವನ್ನು ಇಟ್ಟಿದ್ದಾರೆ.

ಅದರ ಹಿಂದುಗಡೆ ಒಂದು ರೂಮ್‌ ತರ ಕಾಣ್ತಾ ಇದೆ ಅದರ ಮುಂದೆ ಹಚ್ಚಹಸಿರು ಗಿಡಗಳು ಕಾಣ್ತಾ ಇದೆ ಅಲ್ಲಿ ಒಂದು ತರ ಲೈಟ್ಸ್‌ ಗಳನ್ನು ಮಾಡಿದ್ದಾರೆ.

''ಟೀಚರ್ಸ್‌ ಹಾಗೂ ಚಿಲ್ಡೆನ್ಸ್‌ ನಿಂತಿದ್ದಾರೆ. ಉಳಿದಂತ ವ್ಯಕ್ತಿಗಳು ಹಿಂದೆಯಿಂದ ನಿಂತು ನೋಡುತ್ತಿದ್ದಾರೆ ಮುಂದೆ ಚಿಲ್ಡೆನ್‌ಗಳು ತಮ್ಮ ನೃತ್ಯವನ್ನು ತಾವೇ ಮಾಡುತ್ತಿದ್ದಾರೆ ಒಬ್ಬರು ಅಲ್ಲಾ ಇಬ್ಬರು ಅಲ್ಲಾ ಒಂದು ಹತ್ತು ಮಂದಿ ಇದ್ದಾರೆ.''

ಈ ಚಿತ್ರದಲ್ಲಿ ಕಾಣುವುದು ಏನೆಂದರೆ ಇದೊಂದು ಇದೊಂದು ಶೋರೂಂ . ಶೋರೂಮ್ನ ಶೋರೂಮ್‌ ಇದೆ. ಅದರ ಹಿಂದುಗಡೆ ಪದರೆಗಳು ಕಾಣುತ್ತಿವೆ. ಪದರೆಗಳು ಕೆಳಗಡೆ ಗ್ರೀನ್‌ --

ಜನರು ಕುಳಿತ್ತಿದ್ದಾರೆ. ಒಬ್ಬ ನಿಂತಿದ್ದಾನೆ ಆಗ ಇನೊಬ್ಬ ಮುಂದೆ ಕುಳಿತ್ತಿದ್ದಾನೆ.

ಅದೇ ತರ ಮಂದಿ ಕ್ಯೂ ನಿಂತಿದ್ಧಾರೆ ಒಬ್ಬ ಹೆಣ್ಣು ಮಗಳು ಹೆಣ್ಣು ಮಹಿಳೆ ಬ್ಯಾಗ್‌ ಹಾಕಿಕೊಂಡು ಹೊರಗಡೆ ಬರುತ್ತಿದ್ದಾಳೆ ಇನೊಬ್ಬ ಮ್ಯಾಲೆ ಇಳಿತ್ತಿದ್ದಾನೆ.

ಒಂದು ಇಪ್ಪತ್ತು ಮಂದಿ ಕುಳಿತ್ತಿದ್ದಾರೆ. ಇಲ್ಲಿ ಒಬ್ಬ ಗಂಡು ಪುರುಷ ನಿಂತಿದ್ದಾನೆ. ನಿಂತಿರುವವರ ಪ್ರತಿಬಿಂಬವನ್ನು ತೆಗೆಯುತ್ತಿದ್ದಾನೆ ಉಳಿದವರು ನೋಡುತ್ತಾ ಕುಳಿತ್ತಿದ್ದಾರೆ. ಅವನ ತಲೆ ಮೇಲೆ ಸ್ಟಾರ್‌ ಅಯಿತೇ.